ಪೆಟ್ರೋಲ್ ಬಂಕ್ ನ ಎದ್ರುಗಡೆ ಒಂದು ಕಾರ್ ಇದೆ.

ಒಟಿಲಿ ಇಬ್ಬರು ಮನುಷ್ಯರಿದ್ದಾರೆ ಅವರು ತಲೆಗೆ ಹೆಲ್ಮೆಟ್ ಅನ್ನು ಧರಿಸಿದ್ದಾರೆ.

ಮತ್ತು ಗ್ಲಾಸ್ ನ ಹೊದಿಕೆ ಕೂಡ ಕಾಣಿಸ್ತಾ ಇದೆ.

ನಗೆ ಒಂದು ಕಟ್ಟಡ ಕಾಣುಸ್ತಾ ಇದೆ.

ಮತ್ತು ನನಗೆ ಹಲವಾರು ಬಲ್ಲೂನ್ ಕೂಡ ಕಾಣಸ್ತ ಇದೆ.

ಮತ್ತು ಕಟ್ಟಡದ ಗೇಟ್ ಕೂಡ ಕಾಣಿಸ್ತಾ ಇದೆ.

ಮತ್ತು ಮರದ ಕೊಂಬೆಗಳು ಕೂಡ ಕಾಣುಸ್ತಾ ಇದೆ.

ಮತ್ತು ವಿದ್ಯುತ್ ತಂತಿ ಕೂಡ ಕಾಣಸ್ತಾಇದೆ.

ತ ತಲೆಗೆ ಹೆಲ್ಮೆಟ್ ಅನ್ನು ಧರಿಸಿರುತ್ತಾನೆ ಮತ್ತು ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿಕೊಂಡಿರುತ್ತಾನೆ.

ಮತ್ತು ಕೈಗೆ ಗ್ಲೌಸ್ ಅನ್ನು ಕೂಡ ಹಾಕಿಕೊಂಡಿರುತ್ತಾನೆ.

ತ್ತು ಬಿಳಿ ಬಣ್ಣದ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಮತ್ತು ಶೂ ವನ್ನು ಕೂಡ ಧರಿಸುತ್ತಾರೆ.

ಒಂದು ಶಾಲೆಯ ಒಳಭಾಗ ಕಾಣಿಸ್ತಾ ಇದೆ.

ಮತ್ತು ಒಂದು ಕಂಬದ ಮೇಲೆ ಇಂಗ್ಲಿಷ್ ಲೆಟರ್ ಗಳನ್ನು ಬರೆದಿರುವುದನ್ನು ಕೂಡ ನಾವು ನೋಡ್ಬೋದು.

ಹಿಂಭಾಗದಲ್ಲಿ ನನಗೆ ಹಲವಾರು ಮರಗಳು ಕಾಣಿಸ್ತಾ ಇದೆ.

ಮತ್ತೆ ಕ್ಲಾಸ್ ನ ಒಳಗಡೆ ನೀಲಿ ದ್ರವಕವನ್ನು ಇರಿಸಿದ್ದಾರೆ.

ಮತ್ತು ಆಕಾಶ ಕಾಣಿಸ್ತಾ ಇದೆ ಆಕಾಶದಲ್ಲಿ ಮೋಡ ಕವಿದ ವಾತಾವರಣವಿದೆ.

ನನಗೆ ಒಂದು ತರಕಾರಿ ಮತ್ತು ಹಣ್ಣಿನ ಅಂಗಡಿ ಕಾಣಿಸ್ತಾ ಇದೆ.

ಬೆಡ್ ನ ಬಣ್ಣ ಹಸಿರು ಬಣ್ಣದಾಗಿದೆ.

ಶೆಟ್ಟಾರ್ ಓಪನ್ ಆಗಿರುವುದು ಕೂಡ ಕಾಣಿಸ್ತಾಯಿದೆ.

ಬೆಳೆದಿನ್ನ ಬಣ್ಣ ಬಿಳಿ ಬಣ್ಣದಲ್ಲಿದೆ ಮತ್ತು ನನಗೆ ಎರಡು ಕಂಪ್ಯೂಟರ್ ಸ್ಕ್ರೀನ್ ಕೂಡ ಕಾಣಿಸ್ತಾ ಇದೆ.

ನನಗೆ ಒಂದು ದೇವಸ್ಥಾನ ಕಾಣಸ್ತಾ ಇದೆ.

ಒಬ್ಬ ನರ್ಸ್ ಮತ್ತೆ ಆರೋಗ್ಯ ಆರೋಗ್ಯ ಅಧಿಕಾರಿ ಮತ್ತು ಇನ್ನೊಬ್ಬ ಆರೋಗ್ಯ ಅಧಿಕಾರಿ ಕಾಣಿಸ್ತಾ ಇದಾರೆ.